ಅದಕ್ಕೆ ಮನೆ ಇಂದಾನೆ ಮಾಡ್ತಾ ಇದ್ದೆ. ಹೌದಾ? ಯಾವತರ ನೀವ್ ಕಷಾಯ ಮಾಡುದ್ ಅದು? ನಾನ್ ಅದು ಶುಂಠಿಗಿ ಮತ್ತೇ ಕಾಳ್‌ಮೆಣ್‌ಸ್ಸ್‌ ಅದೆಲ್ಲ ಕುಟ್ಟಿ ಪುಡಿ ಮಾಡಿ, ಅದಕ್ಕೆ ಸ್ವಲ್ಪ ಅರ್ಶಿಣ ಹಾಕಿ, ಅರ್ಶಿಣ ಕೊಂಬ್, ಅರ್ಶಿಣ.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

ನಾವ್ ಈಗ ಮನೆಲ್ಲಿ ಬೆಳ್ಸಿದ್ದೆವಲ್ಲಾ, ಅರ್ಶಿಣ. ಹೌದ್ ಅದ್ ಹಾಕಿದ್ರೆ ಒಳ್ಳೆದ್. ಒಳ್ಳೇದಲ್ಲಾ, ಅಂಗಡಿದ್ ಅರ್ಶಿಣ ಎಲ್ಲ ಇದ್ chemical ಇರ್ತದಲ್ಲ ಅದ್ರಲ್ಲಿ.

ಇದೂ ಪರಿಶುದ್ದ ಆಗಿರತ್ತಲ್ಲ, ಅದ್ರ ಜೊತೆ ಮತ್ತೇ ಬೆಲ್ಲ ಎಲ್ಲ ಹಾಕಿ, ಸರಿಯಾಗ್ ಕುದಿಸ್ಕೊಳ್ಬೇಕ್‌ ಅಂದ್ರೇ, ಅದ್ರ ಅಂಶ ಎಲ್ಲ ಬೇಡ್ಯೋ ಆ ಬಿಡೊತಂಕ ಕುದಿಸ್ಕೊಳ್ಬೇಕ್‌.

ಮತ್ತೆ ಅದನ್ನ ಕುಡಿತಾ ಬಂದ್ರೆ, ಸ್ವಲ್ಪ ಬೆಚ್ಚ್ ಬೆಚ್ಚಗೆ ಕುಡಿತಾ ಬಂದ್ರೆ, ಅದ್ರಿಂದನೆ ಕಡ್ಮೆಯಾಗತ್ತೆ. ಹ್ಮ್ ಹ್ಮೂ, ಅಲ್ವಾ, ಅದ್ ಏನೂ ಮಕ್ಕ್ಳಿಗೂ ಎಲ್ಲ ಕೊಡ್ಬೋದೇನೋ ಅಲಾ?

ಇಲ್ಲಾಂದ್ರೆ ಮತ್ತೆ ದೊಡ್ಡ್ ಪತ್ರೆ ಎಲೆ, ತುಳ್ಸಿ ಎಲೆ ಅದನ್ನ ಜೇನ್ತುಪ್ಪದ್ ಜೊತೆ ಹಾಕಿ ಅದ್ರ ರಸ ತೆಗ್ದ್ ಇಟ್ಕೊಂಡು ಅದನ್ನು ಮಕ್ಕ್ಳಿಗ್ ಕೊಡ್ಬೋದು. ಹೌದಾ, ಹಾ ಅದು ಒಳ್ಳೇ ಆಗತ್ತಲ್ಲ, ಅದು ನಾನು ಮಾಡ್ತೀನಿ ನನ್ನ್ ಮಗುವಿಗೆ ಮಾಡ್ತಿದ್ದೆ ಹಾಗೆ, ಅದ್ ಒಳ್ಳೆ ಆಗ್ತಿತ್ತು.

ಈಗೆಲ್ಲ ಚಳಿಗಾಲ ಅಲಾ? weather ಎಲ್ಲ change ಆದ್ರೆ, ಮಾಮೂಲಾಗಿ ಎಲ್ರಿಗೂ ಶೀತ ಕೆಮ್ಮು ಎಲ್ಲ ಶುರು ಆಗತ್ತೆ. ಹೌದೌದು, ಅದೆ ನಿಮ್ಮಚೇ ಹೇಗೆ, ಚಳಿ ಇದ್ಯಾ? ಹ ಇಲ್ಲಿ ಜೋರ್ ಚಳಿ ಇದೆ.

ಹ ಇಲ್ಲಿ ಇದೆ, ಬೆಳಿಗ್ಗೆ ಚಳಿ ಇರ್ತದೆ ಮತ್ತೇ ಇರುದಿಲ್ಲ, ಮತ್ತೇ ರಾತ್ರಿ ಇರ್ತದೆ ಚಳಿ.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 ಅದೆ ಹೊರ್ಗಡೆ ಎಲ್ಲ ಹೋಗುವಾಗೆಲ್ಲ ಅದೆ.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

ಹೌದ್ ಅದೆ, ಅಲ್ಲಿ ಆಚೇ ಬೆಂಗ್ಳೂರ್ ಆಚೇ ಎಲ್ಲ ಹಾಗೆ ಈಗ, full socks ,sweater ಎಲ್ಲ ಹಾಕೊಂಡೆ ಇರ್ತರೆ ಈ time ಅಲ್ಲಿ.

ಮತ್ತೆ ಇನ್ನ್ ಕೆಲೊವ್ರಿಗೆಲ್ಲ ಧೂಳೆಲ್ಲ ಆಗುದಿಲ್ಲ, ಧೂಳನ್ನ ಇದ್ ಮಾಡಿದ್ರೆ ಅದ್ರಿಂದನೇ ಶೀತ ಶುರ್ವಾಗತ್ತೆ. ಹೌದೌದು ಅದೆ, ಮತ್ತೆ ಏನದ್ರು function ಗೆ ಹೋದಾಗ, ಅಂದ್ರೆ ಅಲ್ಲಿ ಸ ಚೇ ಆ ಎಲ್ಲ change ಆಗ್ತದಲ್ಲ ನೀರು ಇದ್ ಎಲ್ಲ, weather ಲ್ಲ ಅದು ಪುನ ಶು start ಆಗ್ತದೆ, ಶೀತ ಕೆಮ್ಮು ಅಂತ್ಹೇಳ್ಕೊಂಡು. ಹೌದು ಹಾಗೆ, ಮತ್ತೇ ಈವಾಗ sudden ನಾವ್ ಒಮ್ಮೊಮ್ಮೆ, ಮಳೆ ಎಲ್ಲ ಬರತ್ತಲ್ಲ.

ಬರುವಾಗೆಲ್ಲ ಮಳೆ ಬಂದ್ರೆ ನೆನ್ಕೊಂಡ್ ಬರ್ತಾರೆ, ಅದ್ರಿಂದನು ಶೀತ ಜ್ವರ ಎಲ್ಲ ಶುರ್ವಾಗತ್ತೆ. ಹೌದೌದು, ಈಗ ಮತ್ತ್ weather ರೂ ಹಾಗೆ ಅಲಾ, ಒಂದ್ ಸಲ ಮಳೆ ಬರುದು, ಒಂದ್ ಸಲ ಬಿಸಿಲು, ಹಾಗೆ ಆಗುದ್ರಿಂದ ಜಾಸ್ತಿ ಶೀತ, ಜ್ವರ, ಕೆಮ್ಮು ಅಂತ ಶುರು ಆಗುದು. ಹೌದ್ ಅದೆ, ಮತ್ತೆ ನಮ್ಗೆ ಶೀತ ಶುರು ಆದ್ ತಕ್ಷಣ, ಒಂತರ ಮೂಗಲ್ಲ ಉರಿ ಶುರು ಆಗತ್ತಲ್ಲ, ಆವಾಗ ನಾವು ಈ ನೀರಿಗೆ ಇದ್ Vicks ಎಲ್ಲ ಹಾಕಿ ಅದ್ನ ಕುದಿಸ್ಕೊಂಡು, ಅದ್ರ ಶಾಖ ತೊಗೊಂಡ್ರು ಸ್ವಲ್ಪ ಮೂಗ್ ಕಟ್ಟೋ ಕಟ್ಟದು.

ಹಾ ಹೌದಲ್ಲ, ಹೌದೌದು ಅದೇ.

ನಮ್ಮ ಜೀವನವೇ ಒಂದು ಪಯಣ. ಪಯಣ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗುವುದು ನಮ್ಮ ಜೀವನವು ಹಾಗೇ ಬಾಲ್ಯದಿಂದ ಮರಣದ ತನಕ ನಮ್ಮ ಜೀವನದ ಪಯಣ ಸಾಗುತ್ತಲೇ ಇರ್ತದೆ ದಾರಿಯಲ್ಲಿ ಎಷ್ಟೊ ನಮ್ಮ ಜೀವನದ ದಾರಿಯಲ್ಲಿ ಎಷ್ಟೋ ಜನರನ್ನ ನಾವು ಭೇಟಿ ಮಾಡ್ತೇವೆ ಎಷ್ಟೋ ಅನುಭವಗಳನ್ನ ಪಡಿತೇವೆ ಎಷ್ಟೋ ನೋವನ್ನು ಅನುಭವಿಸ್ತೇವೆ ಅದೇ ರೀತಿಯಲ್ಲಿ ಎಷ್ಟೋ ಸಂತೋಷವನ್ನು ಕೂಡಾ ಅನುಭವಿಸುತ್ತೇವೆ. ಜೀವನ ಅನುಭವ ಬಹಳ ಪ್ರಮುಖವಾದದ್ದು. ಈಗ ಪಯಣ ಅಂತ ಹೇಳಿದ ಕೂಡಲೇ ನಮ್ಗೆ ನೆನಪಾಗುವುದು ಒಂದು ಊರಿಂದ ಇನ್ನೊಂದು ಊರಿಗೆ ಸಾಗುವುದು ಹೇಗೆ ಹೋಗ್ಬಹುದು, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಿದ್ರೆ ನಾನಾ ರೀತಿಯ ಸಂಪರ್ಕ ಸಾಧನಗಳಿವೆ ಅಹ್ ರಸ್ತೆ ಮಾರ್ಗದ ಮೂಲಕ ಇರ್ಬಹುದು, ರೈಲು ಮಾರ್ಗದ ಮೂಲಕ ಇರ್ಬಹುದು ಅಥವಾ ವಾಯು ಮಾರ್ಗದ ಮೂಲಕವು ಇರ್ಬಹುದು ನಾವು ಪ್ರಯಾಣ ಮಾಡಲಿಕ್ಕೆ ಆಗ್ತದೆ ಪ್ರಯಾಣ ಮಾಡುವುದು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ರಸ್ತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಸುಲಭವಾಗಿ ಅಹ್ ಕಡಿಮೆ ಖರ್ಚಿನಲ್ಲಿ ರಸ್ತೆ ಪ್ರಯಾಣವೇ ಅನುಕೂಲಕರ ರಸ್ತೆಯಲ್ಲಿ ಬೇಕಾದಷ್ಟು ವಾಹನಗಳು ಓಡಾಡ್ತವೆ ಅಹ್ ಅದರಲ್ಲಿ ಕೆಲವು ವಾಹನಗಳು ಸಾಮಾನನ್ನ ಸಾಗಿಸುವಂತದ್ದು ಇರ್ಬಹುದು ಕೆಲವು ಜನರನ್ನು ಸಾಗಿಸುವಂತ ವಾಹನಗಳು ಇರ್ಬಹುದು ಅಹ್ ಕೆಲವು ಖಾಸಗಿ ವಾಹನಗಳು ಕಾರು, ಬೈಕು ಇಂತದ್ದೆಲ್ಲಾ ವಾಹನಗಳು ಖಾಸಗಿ ವಾಹನಗಳಾಗಿರುತ್ತದೆ ದ್ವಿಚಕ್ರ ವಾಹನಗಳು ನಾವು ಹೆಚ್ಚಾಗಿ ನೋಡುವುದು ದ್ವಿಚಕ್ರ ವಾಹನಗಳು ದ್ವಿಚಕ್ರ ವಾಹನ ಅಂತ ಹೇಳಿದ ಕೂಡಲೇ ಇಬ್ಬರು ಮಾತ್ರ ಸವಾರರು ಸವಾರ ಮತ್ತು ಅವನ ಹಿಂದಿನ ಜೊತೆಗಾರ ಇಬ್ಬರು ಮಾತ್ರ ಅದರಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಆಗ್ತದೆ ಅದು ಹೆಚ್ಚು ದೂರದ ಪ್ರಯಾಣ ಅಹ್ ಸ್ವಲ್ಪ ಕಷ್ಟಕರವಾಗಬಹುದು ಯಾಕಂತ ಹೇಳಿದ್ರೆ ಸಮೀಪಕ್ಕೆ ಪ್ರತಿನಿತ್ಯ ಹೋಗ್ಲಿಕ್ಕೆ ಅಥವಾ ಒಂದು ಏಳು ಎಂಟು kilometer ಗಳ ವ್ಯಾಪ್ತಿಯಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಆದ್ರೆ ಈ ದ್ವಿಚಕ್ರ ವಾಹನ ಅನುಕೂಲಕರ ಅದೇ ನಾವು ದೂರದ ಊರಿಗೆ ಹೋಗ್ಬೇಕು ಕುಟುಂಬ ಸಮೇತರಾಗಿ ಹೋಗ್ಬೇಕು ಅಂತಾಗುವಾಗ ಮತ್ತೆ ಸುರಕ್ಷತೆಯಿಂದ ನಾವು ಸುರಕ್ಷತೆಯನ್ನ ಕಾಯ್ದುಕೊಂಡು ಪ್ರಯಾಣ ಮಾಡ್ಬೇಕು ಅಂತ ಸಂಧರ್ಭದಲ್ಲಿ ನಾವು ಕಾರುಗಳನ್ನು ಬಳಸಕೊಳ್ಳತ್ತೇವೆ ಖಾಸಗಿಯಾಗಿ ಪ್ರಯಾಣ ಮಾಡುವಾಗ ಮತ್ತೆ ಸಾರ್ವಜನಿಕವಾಗಿ ಪ್ರಯಾಣ ಮಾಡುವಾಗ ನಾವು ಬಸ್ಸುಗಳಲ್ಲಿ ಪ್ರಯಾಣ ಮಾಡ್ತೇವೆ ಬಸ್ಸುಗಳು ಅಂತ ಹೇಳಿದ್ರೆ ಕೆಲವು ಅಹ್ ಏನು ಸರ್ಕಾರದಿಂದ ನೇಮಿಸಲ್ಪಟ್ಟ ಬಸ್ಸುಗಳಿರ್ತವೆ ಅಹ್ ಮತ್ತೆ ಖಾಸಗಿ ವಾಹನ ಖಾಸಗಿ ಬಸ್ಸುಗಳಿರ್ತದೆ ಅದರಲ್ಲಿಯೂ ಪ್ರಯಾಣ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ಅವುಗಳ ಸಮಯಕ್ಕೆ ನಾವು ಕಾಯ್ತಾ ಕೂತ್ಕೊಳ್ಳಬೇಕಾಗ್ತದೆ ಬಸ್ಸು ನಮ್ಮ ಸಮಯಕ್ಕೆ ಬರುವುದಿಲ್ಲ ಅದ್ರ ಸಮಯಕ್ಕೆ ನಾವು ಅಲ್ಲಿ ಹಾಜರಿರ್ಬೇಕು ಅದು ಎಷ್ಟು ಹೊತ್ತಿಗೆ ಅಲ್ಲಿಗೆ ತಲುಪತ್ತದೊ ಅದರಲ್ಲಿ ನಾವು ಪ್ರಯಾಣ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ಈ ದ್ವಿಚಕ್ರ ವಾಹನಕ್ಕೂ ಅಹ್ ಕಾರಿನ ವಾಹನ ಕಾರಿನ ಸಂಚಾರಕ್ಕೂ ನಾವು ಹೋಲಿಕೆ ಮಾಡಿದ್ರೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವುದು ಸುರಕ್ಷತೆ ಸುರಕ್ಷತ~ ರಕ್ಷೆ ಇದು ಸುರಕ್ಷತೆ ಅಂತ ನಾವು ಭಾವಿಸಬಹುದು. ಮತ್ತೆ ಇನ್ನು ರೈಲಿನಲ್ಲಿ ಪ್ರಯಾಣ ದೂರದ ಊರುಗಳಿಗೆ ಬಹಳ ದೂರದ ಊರುಗಳಿಗೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಅಥವಾ ಒಂದು ಕಡೆಯಿಂದ ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಹೋಗ್ಬೇಕಿದ್ರೆ ರೈಲಿನಲ್ಲಿ ಪ್ರಯಾಣ ಮಾಡ್ಬಹುದು ರೈಲಿ~ ರೈಲು ಬಹಳ ಕಡಿಮೆ ಖರ್ಚಿನ ಸಾಧನ. ಆದ್ರೆ ಅದು ಬಹಳ ಅಹ್ ಕಡಿಮೆ ಇರ್ತದೆ ರೈಲುಗಳ ಓಡಾಟ ಬಹಳ ಕಡಿಮೆ. ಯಾಕೆಂತ ಹೇಳಿದ್ರೆ ಎಲ್ಲಾ ಕಡೆಗಳಲ್ಲಿ ನಾವು ನಮಗೆ ಬೇಕಾದಲ್ಲಿ ಅಹ್ ರೈಲಿನ ಸಂಚಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ರೈಲು ಹಳಿಗಳ ಮೇಲೆ ಮಾತ್ರ ಸಾ~ ಚಲಿಸುವುದರಿಂದ ನಾವು ಅದೆಲ್ಲೆಲ್ಲಿ ರೈಲು ನಿಲ್ದಾಣಗಳಿದೆಯೋ ಅಲ್ಲಿಯವರೆಗೆ ನಾವು ಹೋಗ್ಬೇಕಾಗುತ್ತದೆ ಅದು ಸ್ವಲ್ಪ ಕಷ್ಟಕರವಾಗಿರ್ತದೆ ಆದ್ದರಿಂದ ರೈಲು ಪ್ರಯಾಣ ನಮ್ಗೆ ಸ್ವಲ್ಪ ಅಪರೂಪ ಎನ್ನಬಹುದು. ಆದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಬೇಕಾದಷ್ಟು ರೈಲುಗಳಿರ್ತವೆ ಅಲ್ಲಿ ನಗರ ಸಂಚಾರಕ್ಕೆ metro ರೈಲು ಅಂತ ಇರ್ತದೆ ಮತ್ತೇ intercity ರೈಲುಗಳು ಅಂತ ಇರ್ತವೆ, ಅದರಲ್ಲಿ ಬಹಳಷ್ಟು ಜನ ಪ್ರಯಾಣ ಮಾಡುವುದರಿಂದ ಜನದಟ್ಟನೆಯಿಂದ ಕೂಡಿರುತ್ತದೆ ರೈಲು ಪ್ರಯಾಣ. ಮತ್ತೆ ಅಹ್ ದೂರದ ದೇಶಗಳಿಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅಥವಾ ಅಹ್ ಒಂದು ದೇಶದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಪ್ರಯಾಣ ಮಾಡಲಿಕ್ಕೆ ಅತೀ ಶೀಘ್ರವಾಗಿ ಹೋಗ್ಬೇಕಾದ ಸಂದರ್ಭದಲ್ಲಿ. ನಾವು ವಿಮಾನದ ಮೂಲಕ ಪ್ರಯಾಣ ಮಾಡ್ಬಹುದು. ಅದು ಸ್ವಲ್ಪ ದುಬಾರಿ ಆದ್ರು ಸಹ ನಾವು ಶೀಘ್ರವಾಗಿ ಪ್ರಯಾಣ ಮಾಡ್ಲಿಕ್ಕೆ ಆಗ್ತದೆ ಬಹಳ ಕಡಿಮೆ ಸಮಯದಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಹ್ ರಸ್ತೆ ಪ್ರಯಾಣ ಅಂತ ಹೇಳಿದ ಕೂಡಲೇ ನನಗೆ ನೆನಪಾಗುವುದು ಅಪಘಾತಗಳು. ಈ ಪ್ರಯಾಣ ಮಾಡುವಾಗ ನಾವು ಸಾಕಷ್ಟು ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ ನಾವು ಪ್ರಯಾಣ ಮಾಡುವಾಗ ಎಚ್ಚರಿಕೆಯಿಂದ ಇರುವುದಲ್ಲದೆ ನಮ್ಮ ಎದುರಿನ ವಾಹನಗಳು ಅಹ್ ಹೇಗೆ ಬರ್ತಾ ಇವೆ ಎಂಬುದನ್ನ ಕೂಡ ನಾವು ನೋಡ್~ ನೋಡ್ಕೊಳ್ಳಬೇಕಾಗ್ತದೆ. So ಈ ಸಂದರ್ಭದಲ್ಲಿ ಅಪಘಾತಗಳು ಆಗುವುದು ಹೆಚ್ಚು ರಸ್ತೆಗಳಲ್ಲಿ ಅಪಘಾತಗಳಾಗುವುದು ಹೆಚ್ಚು ಆದ್ದರಿಂದ

ಹಾ hello ಧೀರಜ್.

ಹೌದಾ ಮಾರೆ ನಾನು ಕೂಡಾ ಚನ್ನಾಗಿದ್ದೇನೆ. ಏನ್ ಮಾರಾಯ ಇಷ್ಟು ದಿವ್ಸ ಆದ್ಮೇಲೆ phone ಮಾಡ್ತಿದ್ದೀಯಾ ಒಂದು message ಇಲ್ಲಾ, call ಇಲ್ಲಾ ನಿಂದು? ಹೌದು ಮಾರಾಯ ನಿಂಗ್ಗೆ ಕೆಲಸ ಇಲ್ಲಾ ಮಾರಾಯ ಎಂತ ಮಾಡುದು ಮತ್ತೆ ಊಟ ಎಲ್ಲ ಆಯ್ತಾ? ಹಾ ಊಟ ಇಲ್ಲ ಮಾರಾಯ ಈಗ ground ನಲ್ಲಿ ಇದ್ದೇನೆ ಕಬ್ಬಡಿ ಆಡ್ಬೇಕಂತ ಕುತ್ಕೊಂಡಿದ್ದೇನೆ ಕೆಲವ್ friends ಎಲ್ಲ ಬರ್ಲಿಲ್ಲ.

ಹೌದು ಮಾರಾಯ practice ಮಾಡ್ತಿದ್ದೇವೆ ನಾಳ್ದು match ಉಂಟು. ಹೌದಾ ನೀನು college ಅಲ್ಲಿ ಕೂಡ ಚಂದ ಆಡ್ತಿದ್ದಿಯಲ್ಲ ಮಾರೆ ಕಬ್ಬಡಿ.

ಹ ನಾಡ್ದು ಮನೆ ಹತ್ರ ಒಂದು match ಉಂಟು ನಮ್ಮದೊಂದು ಪ್ರತೀ ವರ್ಷ ಮಾಡ್ತಿರ್ತೆವಲ್ಲ ಹಾಗಾಗಿ ಒಂದು match ಇಟ್ಟಿದ್ದೇವೆ. ಹೌದಾ match ಇದ್ಯಾ, ಯಾ~ ಯಾರೆಲ್ಲಾ ಈಗ ಇದ್ದೀರಿ ನೀವು friends ಏವಾ ಎಲ್ಲ. ನಾವು friends ಎಲ್ಲ ಕೆಲವ್ ಮನೆಹತ್ರದವರು ಎಲ್ಲ ಇದ್ದೇವೆ ಹಾಗಾಗಿ ಆಟಾಡ್ತಿದ್ದೆ ಇಲ್ಲೇ ಒಂದ್ ನಾಲ್ಕು ಜನ friends ಬರ್ಲಿಲ್ಲ. ಹ ಮತ್ತೆ ಎಲ್ಲಿ ಯಾವಾಗ ಆಗುದು ನಿಮ್ಮ match? Match ಇನ್ನೊಂದೆರಡು ದಿವ್ಸ ಉಂಟು start ಆಗ್ತದೆ ಇನ್ನು ಎರಡು ದಿವಸ ಉಂಟಂತೆ. ಹೌದಾ ಎಲ್ಲಿ ಎಲ್ಲಿ ಹೇಳಿದ್ದು ನೀನು? ಇಲ್ಲಿಯೆ ಮನೆಯ ಹತ್ರ ನಮ್ಮದೊಂದು ಸಂಘ ಉಂಟಲ್ಲ ಇಲ್ಲೇ. ಹೌದಾ ಎಂತ ನಾವೆಲ್ಲ ನೋಡ್ಲಿಕೆ ಬರ್ಬೋದಾ? ಹಾ ಬರ್ಬೋದು ಮಾತ್ರ ನಿಮ್ಗೆ fees ಉಂಟು ಮಾತ್ರ entry fees.

ಒಂದು ಇನ್ನೂರು ಇನ್ನೂರು ಮುನ್ನೂರು ರೂಪೈ ಇರ್ಬೋದು ಅಷ್ಟೆ. ಹೌದಾ. ನಿನ್ನ match ಅಲ್ಲ ಮಾರೆ ಬರ್ತೇವೆ ನಾವು ನೀನ್ಚಂದ ಆಡ್ತಿದ್ದೀಯಲ್ಲ ಹಿಂದೆ ಕೂಡ. ಹ್ಮ್ ಹೌದು ಹಾಗಾದ್ರೆ ಬಾ ground ಗೆ ಬಾ. ಹೌದಾ ಮತ್ತೆ.

ನಮ್ಮದೀಗ ಈಗ ಈಗ ನನ್ನದು ಗೊತ್ತುಂಟಲ್ಲ music profession ನನ್ನು ನಂಗೆ music ಅಂದ್ರೆ ಇಷ್ಟ ಅಲ್ಲ ತುಂಬ.

ಹೌದು. ನಮ್ಮದೊಂದು ಚಿಕ್ಕ studio ತರ ಇದೆ ನಮ್ಮನೆ ಹತ್ತಿರದವರೇ friends ಎಲ್ಲ ಇದ್ದೇವೆ ನಾವು.

ಹಾ ಮತ್ತೆ program ಎಲ್ಲ ಮಾಡ್ತೀರಾ ನೀವು?

ಹ program ಅಂದ್ರೆ ಸಣ್ಣ ಪುಟ್ಟದೆಲ್ಲ ಮಾಡ್ತೇವೆ ಜಾಸ್ತಿ ದೊಡ್ಡ ಮಟ್ಟದ್ ಇಲ್ಲ ಹಿಂದೆ ಅಂದ್ರೆ ನಾನು ಅಂದ್ರೆ ನಂಗೆ ತುಂಬ ಇಷ್ಟ ಇತ್ತಲ್ಲ ಅದನ್ನೇ ಮಾಡ್ತಿದ್ದೆ ಈಗ ಸ್ವಲ್ಪ ಹಣ ಎಲ್ಲ ಸಂಪಾದಿಸ್ಬೇಕಲ್ಲ ಅದಕ್ಕಾಗಿ ಅಲ್ಲಿ ನಾವು concert ತರ ಮಾಡ್ತೇವೆ ಒಂದು ಕಾರ್ಯಕ್ರಮ ತರ ನಮ್ಗೆ. ಎಲ್ಲಾದ್ರು ಇದ್ರೆ ಹೇಳು ಮಾರೆ ನಮ್ಗೆ ಕೂಡ. ಅಲ್ಲಾ ನಮ್ಮದು ನಾಡ್ದೊಂದು match ಉಂಟು ಹಾಗಾಗಿ ನಿಮ್ದು ಬೆಕ್ಕಿತ್ತೊಂದು ಕು. ಹೌದಾ ಯಾವ್ದೆಲ್ಲ ಬೇಕು ಬೇಕಿದ್ರೆ ಹೇಳು ಮಾರೆ ನಾವು ಮಾಡಿಸ್ತೇವೆ ನಿಂಗೆ. ಅದೇ ಮಾಡಿ ಕೊಡಿ ಮಾರೆ ಒಂದು program ನಾಡ್ದು ಕಬ್ಬಡಿಗೆ. ಹೌದಾ ಈಗ ನಂಗೆ ಅಂದ್ರೆ ಧರ್ಮಕ್ಕೆ ಮಾಡಿಕೊಡ್ಲಿಕೆ ಆಗುದಿಲ್ಲ ಈಗ first starting ಮಾಡಿದಲ್ವಾ ನಾವು ಒಂದ್ ಸ್ವಲ್ಪ ಕಡಿಮೆಯಲ್ಲಿ ಮಾಡಿಕೊಡ್ತೇನೆ ಆಗ್ಬೋದಲ್ಲ? ಹಾ ಆಗ್ಬೋದು ಹಾಗೇನು ಇಲ್ಲ ತೊಂದ್ರೆ ಇಲ್ಲ ಅದರಲ್ಲಿ ನೀವು friends ಅಲ್ಲ ಹಾಗಾಗಿ ಇರ್ಲಿ ಪರ್ವಾಗಿಲ್ಲ ನಮ್ಗ್ ಕೂಡ ನಿಮ್ಮ ಕಷ್ಟ ಎಲ್ಲ. ನಾನು ಒಬ್ಬನೇ ಆದ್ರೆ ಮಾಡಿಕೊಡ್ತಿದ್ದೆ ನಮ್ಮ friends ನಾವ್ ಎಲ್ಲ ಇದ್ದಾರಲ್ಲ ಅವರಿಗೆಕೂಡ ಕೊಡ್ಬೇಕಲ್ಲಾ.

ಹೌದು ನಿಮ್ಮದೊಂದು ಅಲ್ಲಿ ಕೇಳಿ ಹೇಳು ನಮ್ಗೆ ಯಾವಾಗ ಎಂತ ಎಲ್ಲ, timings ಎಲ್ಲ. "ಹಾ ಆಯ್ತು ಅದು ನಾಡ್ದು ಉಂಟು ಮತ್ತೆ ನಿಮ್ಗೆ ಎಲ್ಲ phone ಮಾಡಿ ಎಲ್ಲ ಹೌದಾ ಆಯ್ತು okay okay ಹ ಅದೊಂದು ಹೇಳ್ ಮೊದ್ಲು.

ಮತ್ತೆ ಎಂತ ನಿಮ್ದು ಇದೆಲ್ಲ drawing ಎಲ್ಲ ಎಂತಾಯ್ತು?

Drawing ಅಂದ್ರೆ ನಾನ್ ಈಗ ಮಾಡ್ತಿದ್ದೇನೆ ಈಗ singing ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲ.

ಹಾ ನೀನ್ ಕೂಡ ಎಂತ ನೀನ್ ಕೂಡ ನನ್ನ ಜೊತೆ ಮಾಡ್ತಿದ್ಯಲ್ಲ ಆಗ ಈಗ ಕಬ್ಬಡಿಗೆ ಹೋಗಿ ಹೌದು ಎಂತ ನೆನಪು ಹೋಗಿದೆಯಾ ಎಲ್ಲಾ? ಇಲ್ಲಾ ಮಾರೆ ಈಗ ಕಬ್ಬಡಿಯೆಲ್ಲಾ ಈಗ ನಾಡ್ದೊಂದು ಎರಡು match ಉಂಟು.

ಹಾಗಾಗಿ match ಗೆ ಸ್ವಲ್ಪ ಇದುಂಟು ನಮ್ಗೆ. ನಾನ್ ಕೂಡ ಈಗ ನಂಗೆ ಈಗ ಸ್ವಲ್ಪ ಹಣ ಸಂಪಾದಿಸ್ಬೇಕಲ್ಲಾ ಹಾಗಾಗಿ singing ಅಲ್ಲ್ ಇದ್ದೇನೆ. ಇದು ಸ್ವಲ್ಪ ನಮ್ಮ match ಎಲ್ಲ ಆದ್ಮೇಲೆ ಒಂದು ಒಟ್ಟು ಸೇರಿ ಮಾಡೋಣ್ವ ಎಲ್ಲ artist ಏನಾದ್ರು ಇದ್ರೆ ಎಲ್ಲರು. ಮಾಡಿದ್ರೆ ಮತ್ತೆ ಯಾರು sale ಮಾಡುದು ಹೇಗೆ ನಿಂಗೊತ್ತಾ sale ಮಾಡ್ಲಿಕ್ಕೆ? ಹಾ ಅದೆಲ್ಲ ನಮ್ಗೆ ಜನ ಇದ್ದಾರೆ ನಾವೆಲ್ಲ ಇದ್ದೇವೆ ಒಟ್ಟಿದ್ದೇವೆ ನಮ್ಮದೊಂದು group ಇದೆ ನೀನ್ ಚಂದ ಮಾಡ್ತಿದ್ಯಲ್ಲ ಮಾರೆ ನನ್ ಜೊತೆ ಸೇರ್ಕೊ ನೀನ್ ಕೂಡ ಹಾಗೆ ಆಗ್ಬೋದಲ್ಲ. ಹಾ ಹಾ ಮಾಡುವ ಇಬ್ಬರು ಒಟ್ಟಿಗೆ ಮಾಡುವ ಅದ್ಕೇನು match ಒಂದು ಮುಗಿಲಿ ಹಾ ಹೌದು ಈಗ ಅದಕ್ಕೆ ತುಂಬ ಬೇಡಿಕೆ ಇದೆ ಮಾರೆ.

ಅದ್ ಹೌದು ಅದ್ ಹೌದು ಮಾರೆ ಈಗ ಎಲ್ಲ ಅದೆ ಅಲ ಈಗ. ಹೌದು ತುಂಬ ಬೇಡಿಕೆ ಇದೆ. ಹ ಮತ್ತೆ ನಮ್ಮದೊಂದು match ಮುಗ್ದಾದ್ದ್ಮೇಲೆ ಇಬ್ಬರು ಒಟ್ಟಿಗೆ ಹೋಗುವ ಆಯ್ತಾ ಮಾಡ್ಲಿಕೆ.

ನಿನ್ನ ಕಬ್ಬಡಿ match ಅದ್ಮೇಲೆ ಎಲ್ಲ ಹೇಳು ನಂಗೆ ಕೂಡ. ಹ ಹಾ ಹಾ ಆಯ್ತಾಯ್ತಾಯ್ತು program ಇಡ್ತೇನಲ್ಲ program ಉಂಟಲ್ಲ .

, friends ಎಲ್ಲ ಬಂದ್ರು ಈಗ.

ಆಯ್ತು ಬಂದ್ರು ಈಗ ಬಂದ್ರು ಈಗ ಆಟ ಆಡ್ತಾ ಇದ್ದಾರೆ.

ಹಾ ಆಯ್ತಾಯ್ತು ನಾಳ್ದು ನಾಳ್ದು ಸಿಗೋಣ ನಾವು.

ಏನಿಲ್ಲವಾ ಮನ್ಯಾಗ್ ಕುಂತೀನ್ ನೋಡಕ್ಕ , ನೀ ಏನ್ ಮಾಡಾಕತ್ತಿ?

ಅಕ್ಕ ಬಾಳ್ ಬಿಸಲ್ ನೋಡಕ್ಕ ಎಷ್ಟಾದವಲ್ಲ.

ಬ್ಯಾಸ್ಗಿ ಬೋ~ ಬಾಳ್ ಚನಾಗ್ ಅನ್ಸತ್ ನೋಡವಾ . ಬ್ಯಾಸ್ಗಿ ಚೊಲೋ ಐತಂತ್ ನೀನ ಒಬ್ಬಕಿ ಹೇಳಾಕತ್ತೀ ನೋಡ್.

ಹೇ ನೋಡವಾ ಎಷ್ಟ್ ಬಿಸಲೇತೇ ಕಣ್ ಕೋರೈಸ್ಲೀಕ್ತವ್ ನೋಡವಾ. ಹ್ಮ್ ಬಾಳ್ ಬಿಸಲೈತವಾ.

ಹೌದು ಬಿಸಲ್ ಬಾಳಾ. ಹೊರಾಗೋಗಕಾಗಲ್ಲಾ ಶೆಕಿ ಒಳಗ್ ಕುತ್ರ ಶೆಕಿ ಹೊರಾಗ್ ಹೋದ್ರ ಝಳ.